ಇದು ಒಂದು ಮಾಸ್ಕ್ ಏರಿಯಾ ಆ ಮ್ ನಮಾಜ್ ಏರಿಯಾ ತರ ಕಾಣುತಿದೆ ಆ ಒಂದು ಖಾಲಿ ಹಾಲು ಒಂದು ಲೈಟ್ ಆನ್ ಆಗಿದೆ ಅದರಲ್ಲಿ ಎರಡು ಮೂರು ಚೇರ್ ಅರೇಂಜ್ಮೆಂಟ್ ಕಾಣುತಿದೆ.

ಇದು ಒಂದು ಕೆಫೆ ತರ ಕಾಣು ತ್ತಿದೆ ಒಂದು ರೋಡ್ ಸೈಡಿ ನಲ್ಲಿ ಬಿಲ್ಡಿಂಗ್ ಕಟ್ಟಿದಾಗೆ ಇದೆ ಒಂದ್ ಮೂರ್ ನಾಕು ಟೆಬೆಲ್ ಗಳು ಮತ್ತೆ ಜನಗಳು ಕೂತಿದಾರೆ ಒರ್ಗಡೆ ಎರಡ್ ಮೂರ್ ವಾಹನಗಳು --

ಒಂದು ಹಳೆಯ ಥಿಯೇಟರ್ ಥಿಯೇಟರ್ ಖಾಲಿ ಇದೆ ಲೈಟಿಂಗ್ ಆನ್ ಆಗಿದೆ ಮೂವಿ ಓಡ್ತಾ ಇಲ್ಲ ಒಂದು ಕಾಲಿ ಬಿಲ್ಡಿಂಗ್ ಆಗಿ ಕಾಣ್ತಾ ಇದೆ.

ಸೀರೆಯ ಮುಂದುಗಡೆ ಒಂದು ಫೋಟೋ ಆಗಿದೆ ಈ ಮೂರ್ ನಾಲ್ಕ್ ಸೀರೆಗಳ್ ನೇತಾಕಿದರೆ ಎಲ್ಲ ಎರ್ರನ್ಗೆಮೆಂಟ್ ಆಗಿದೆ ಶಾಪ್ ಓಪನ್ ಇದೆ.

ಒಂದು ರೋಷನ್ ಬೇಕರಿ ಅಂತ ಒಂದು ಬೇಕ್ರಿ ಶಾಪ್ ಕೆಳಗಡೆ ಜೆಂಟ್ಸ್ ಪಾರ್ಲರ್ ಮತ್ತೆ ಸಂತೋಷ್ ಅಂತ ಹೇಳ್ಕೊಂಡ್ ಒಂದು ಶಾಪ್ ಇದೆ.